ನಮ್ಮ ನಗರದಲ್ಲಿ ತುಂಬ ಕಾಡ್ಗಳ್ ಆವಾ ಬಿಲ್ಗೇರಿಯಪ್ಪನ ಬೆಟ್ಟದ್ ಸ್ವಾಮಿ ಕಾಡು ಇದು ಅನ್ಸುತ್ತೆ ಬೆಟ್ಟಾ ಕಾಡು ಮಾತ್ರ ಒಳ್ಳೆ ಕಾಡು ಸಕ್ಕತಾಗದೆ.

ಪಾರ್ಕ್ ಈಗಿನಕಾಲದಲ್ಲಿ ಪಾರ್ಕ್ ಗುಳು ಬೇಕೇ ಬೇಕು ಆಯ್ತದೆ ಎಲ್ಲ ವಿಶ್ರಾಂತಿ ತಗೋಳೋಕೆ ಜನಗಳು ಕೆಲಸ ಗಿಲ್ಸ ಮಾಡ್ಬಿಟ್ಟು ಬಂದು ಅವರ ವರ್ಕ್ ಪ್ರೆಷರ್ ನಾಯೆಲ್ಲ ಕಮ್ಮಿ ಮಾಡೋಕ್ ಗೋಸ್ಕರ ಪಾರ್ಕ್ ಅನ್ನದು ಬೇಕಾಗಿರುತ್ತೆ ಮೊದಲು ಆದ್ರೆ ಎಲ್ಲ ಜಿಮ್ ಇಂಗ್ ಗೀಮಿಂಗ್ ಹೋಗಿ ಕೆಲಸ ಗಿಲ್ಸ ಮಾಡ್ತಾಯಿದ್ರು.

ಎಲ್ಲ ಜನಗಳಿಗೆ ಹತ್ರವಾಗಾಯ್ತೆ ಪೆಟ್ರೋಲ್ ಗೀಟ್ರೋಲ್ ಹಾಕ್ಸ್ಕೊಳೋಕೆ.